ಸ್ಟೋರ್ ನ ನೋಡುತ್ತಾ ಇದೀವಿ ಈ ಬುಕ್ ಸ್ಟೋರಿನ ಹೆಸರು ವಿಜ್ಞಾನ್ ಬುಕ್ ಸೆಂಟರ್ ಸ್ಟೇಷನರಿ ಅಂತ.

ಹಲವಾರು ಕ್ಲಾಸ್ಸಿನ ಬುಕ್ಕನ್ನು ಸಿಗುವಂತಹ ಜಾಗ ಇದು ಇಲ್ಲಿ ನಾವು ಕಸ್ಟಮರ್ಸ್ ಅನ್ನು ನೋಡುತ್ತಾ ಇದ್ದಿವಿ.

ಜೆ_ ಎಸ್_ ಎಸ್ ಪಿ ಯು ಕಾಲೇಜ್ .

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಸ್ವಿಮ್ಮಿಂಗ್ ಫುಲ್ ನಲ್ಲಿ --

ಲೈಟಿಂಗ್ಸ್ ನಲ್ಲಿ ಡೆಕೋರಟ್ ಮಾಡಿರೊದ್ನ್ ನಾವು ಈ ಚಿತ್ರದಲ್ಲಿ--

ನಾವು ಈ ಚಿತ್ರದಲ್ಲಿ ನೋಡುತ್ತಾ ಇದೀವಿ--

ಈ ಅಪಾರ್ಟ್ಮೆಂಟ್ ಹೆಸರು ವಾಸ್ತವ ಅಂತ.

ಊಟಿ ಆಪಲ್ಸ್ ನ ಪ್ಯಾಕ್ ಮಾಡತ್ತಾ ಇರೋ ಈ ಈ ಕಾರ್ಟೂನ್ ಬಾಕ್ಸ್ ನ .--

ಸದ್ಯಕ್ಕೆ ಇದು ಕ್ಲೋಸ್ ಆಗಿರೋದ್ನ್ ನಾವು ಈ ಚಿತ್ರದಲ್ಲಿ ನೋಡಬಹುದು.

ಇಲ್ಲಿ ಒಂದು ಫ್ಲೈ ಓವರ್ ಸಹ ಕಟ್ಟಿರೋಡ್ನ ನೋಡಬಹುದು.

ಝೂ ನಲ್ಲಿ ಒಂದು ಕೇಜಿನಲ್ಲಿ ಇರುವ ಈ ಮೆಕ್ಯಾವ್ ಬರ್ಡ್ಸ್ ಅಂದರೆ.

ಗಿಣಿಗಳು ಗಿಣಿಗಳ ಹೆಸರು ಮೆಕ್ಯಾವ್ ಅಂತ.

ಒಂದು ಕೇಜ್ ನಲ್ಲಿ ಇರುವುದನ್ನು ನಾವು ನೋಡಬಹುದು.

ಕಂಬದಲ್ಲು ವೆರ್ ಹೆಲ್ಮೇಟ್ಸ್ ರೈಡ್ ಸೆಫ್ಲಿ ಅಂತ ಬೋರ್ಡ್ ಅನ್ನು --

ಆರ್ಟ್ ಕ್ರಾಫ್ಟ್ ನ ನಾವು ಒಂದು ಕ್ಯಾಂಪ್ .

ಈ ದೃಶ್ಯದಲ್ಲಿ ನಾವು ಒಂದು ಶಾಲೆಯಲ್ಲಿ ಮಾಡಿರುವ--

ನೋಡಬಹುದು ಮತ್ತು ಆ ಟೀಚರು ಸಹ ನೋಡ್ತಾ ಇರೋದ್ನ ನೋಡತ್ತಾ ಇದ್ದಿವಿ.

ಅ ಹಲವಾರು ಅಂಗಡಿಯನ್ನ ನೋಡತ್ತಾ ಇದೀವಿ ಈ ಅಂಗಡಿಯ ಪಕ್ಕದಲ್ಲೆ --

ತೆಗಿತಾಯಿರುವುದನ್ನ ನಾವು ಇಲ್ಲಿ ನೋಡಬಹುದು.

ಅಹ್ ಅಹ್ ಹಲವಾರು ಮೀನುಗಳು ಓಡಾಡುತ್ತಿರುವುದನ್ನ ನೋಡಬಹುದು .

ಈ ದೃಶ್ಯದಲ್ಲಿ ನಾವು ಒಂದು ಗೇಟ್ ಅನ್ನು ನೋಡುತ ಇದ್ದಿವಿ ಈ ಗೇಟಿನ ಪಕ್ಕ --

ಅಹ್ ಅಹ್ ಥೆಂಗಿನ ಮರವನ್ನ ನೋಡ್ತಾಯಿದ್ದೀವಿ .

ಪಕ್ಕ ಒಂದು ದೊಡ್ಡ ದಾದಾ ಮರ --

ಗಿಡಗಲ್ಲಿಂದ ಕೂಡಿದೆ ಮತ್ತು ಗೇಟಿನ ಮೇಲೆ ನೋ ಎಂಟ್ರಿ ಬೋರ್ಡ್ --

ಇರುವ ಚೈರ್ಸ್ ಅನ್ನ ನಾವು ನೋಡ್ತಾಯಿದೀವಿ. ಇದು --

ಈ ಚಿತ್ರದಲ್ಲಿ ನಾವು ಒಂದು ಲಾ ಕಾಲೇಜ್ನ ನ್ನ ನೋಡ್ತಾಯಿದೀವಿ ಈ ಕಾಲೇಜ್ನಲ್ಲಿ ನಾವು ಕಾನೂನ್ ನನ್ನು ಕಲಿಯಬಹುದು.

ಇತರ ಆಫೀಸ್ ಒಳಗಡೆ ಲೈಟ್ ಆನ್ ಆಗಿದೇ ಮತ್ತು ಆಫೀಸ್ ಇನ ಈಚೆಕಡೆ --

ಒಂದು ಮೇನ್ ರೋಡಿನಲ್ಲಿರುವ ಈ ಅಂಡರ್ ಪಾಸ್ ಅನ್ನ ನೋಡ್ತಾಯಿದೀವಿ.

ಈ ಚಿತ್ರದಲ್ಲಿ ನಾವು ಒಂದು ರೋಡ್ ಸೈಡ್ ನಲ್ಲಿ ಇರುವ ದೊಡ್ಡದಾದ ಮಾಲ್ ಅನ್ನು ನೋಡ್ತಾಇದ್ದೀವಿ --

ಈ ಪುಸ್ತಕದ ಅಂಗಡಿಯಲ್ಲಿ ಹಲವಾರು ಬಗೆಯ ಹಲವಾರು ರೀತಿಯ ಹಲವಾರು ಪ್ರಮಾ --

ನಾವು ನೋಡಬಹುದು ನಮಗೆ ಬೇಕಾದಂತಹ ಚಿಕ್ಕ ಮಕ್ಕಳಿಗೆ --

ಬಸ್ಟಾಪ್ ನ್ನ ನೋಡ್ತಾಯಿದೀವಿ ಇಲ್ಲಿ ಹಲವಾರು --

ಸ್ಟೇಷನ್ನಲ್ಲಿ ಹಲವಾರು ಬಸ್ಗಳು ನಿಲಿಸಿದನ್ನ ನೋಡಬಹುದು.

ಈ ಗೇಟ್ ಕ್ಲೋಸ್ ಆಗಿರುವದನ್ನ ನೋಡಬಹುದು ಮತ್ತು ಇದರ ಒಳಗಡೆ ಇರುವ ಒಂದು --

ಈ ದೃಶ್ಯದಲ್ಲಿ ನಾವೊಂದು ಬ್ಯಾಂಕಿನ ಒಳಗಡೆ ಇರುವ ಒಂದು ಜಾಗವನ್ನು ನೋಡತಾಯಿದೀವಿ ಮತ್ತು --

ಈ ದೃಶ್ಯದಲ್ಲಿ ನಾವು ಒಂದು ದೊಡ್ಡದಾದ ನಂದಿನಿ --

ಹಲವಾರು ಸ್ಟೇರ್ಸ್ ಇದೆ ಮತ್ತು --

ಈ ದೃಶ್ಯದಲ್ಲಿ ನಾವು ಒಂದು ಲಾಂಡ್ರಿ --

ಲ್ಯಾಬ್ ಅನ್ನು ನೋಡತಾಯಿದೀವಿ ಈ ಲಾಂಡರಿ ಲ್ಯಾಬ್ ಅಲ್ಲಿ ನಾವು ಹಲವಾರು ರೀತಿಯ.

ಆಹ್ಹ್ ಸರ್ವಿಸ್ ಅನ್ನು ಮಾಡುವಂತಹದು --

ಈ ದೃಶ್ಯದಲ್ಲಿ ನಾವು ಒಂದು ನದಿಯಲ್ಲಿ ಹೇಗೆ --

ಬಾತ್ಕೋಳಿ ಆಟ ಆಡೋದನ್ನ ನೋಡಬಹುದು ಮತ್ತು --

ಈ ದೃಶ್ಯದಲ್ಲಿ ನಾವು ಹಲವಾರು ಬ್ರ್ಯಾಂಚ್ನಲ್ಲಿ ರುವ ಅಂಗಡಿಯನ್ನು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಜೂ ನಲ್ಲಿ --